ಅಪಾರ್ಟ್ಮೆಂಟ್ ನ ಎದುರ್ಗಡೆ ಉಹ್ ಕಾರುಗಳು ಪಾರ್ಕಿಂಗ್ ಮಾಡಿದ್ದಾರೆ. ಮತ್ತು ಆ ಬಿಲ್ಡಿಂಗ್ ನಲ್ಲಿ ಕನ್ಸ್ಟ್ರಕ್ಷನ್ ಕಾರ್ಯ ನಡೆದಿದೆ.

ಈ ಪಕ್ಷಿದಾಮ ಪ್ರೇಕ್ಷಣಿಯ ಸ್ಥಳವಾಗಿದೆ ಈ ಪಕ್ಷಿದಾಮದಲ್ಲಿ ನಾನಾ ವಿಧದ ಪಕ್ಷಿಗಳು ವಿಹರಿಯುತ್ತವೆ.

ವಾಹನಗಳು ಮತ್ತು ಬೈಕ್ ಸವಾರರು ಅಹ್ ಚಲಾಯಿಸುತ್ತಿದ್ದಾರೆ.

ಮಾನವನ ದೇಹದ ಅಸ್ಥಿಪಂಜರ ಈ ಅಸ್ಥಿಪಂಜರ ನೋಡೋದುಕ್ಕೆ ಒಂದು ಭಯಂಕರ ದೃಶ್ಯ.

ದೃಶ್ಯ ಈ ಚಿತ್ರಣವನ್ನು ಮೇಲ್ಭಾಗದಿಂದ ಆರಿಸಿಕೊಂಡು ತೆಗೆದಿದ್ ತೆಗೆದಿರುತ್ತಾರೆ .

ಸಮುದ್ರದ ಮೇಲೆ ಒಡಾಡುವ ಹಡಗು ಮತ್ತು ದೊಡ್ಡ ಹಡಗು ಅದರ ಪಕ್ಕದಲ್ಲಿ ಇನ್ನೊಂದು ಸಣ್ಣ ಹಡಗು --

ಎ_ ಟಿ_ ಎಮ್ ಕೆನರಾ ಬ್ಯಾಂಕ್ ಎ_ಟಿ_ಎಮ್ ಇದಾಗಿದೆ. ಇದರಲ್ಲಿ ಎ_ ಟಿ_ ಎಮ್ ಅಹ್ ದುಡ್ಡನ್ನು ಯಾವಾಗಲಾದರೂ ಕೊಳ್ಳಬಹುದು ಮತ್ತು ದುಡ್ಡನ್ನು ಯಾವಾಗಲಾದರೂ ಡೆಪಾಸಿಟ್ ಮಾಡಬಹುದಾಗಿದೆ.

ಲೈಬ್ರರಿ ಯ ದೃಶ್ಯ. ಈ ಲೈಬ್ರರಿಯಲ್ಲಿ ಜನಸಾಮಾನ್ಯರು ಗ್ರಂಥಗಳನ್ನು ಅಥವಾ ಪುಸ್ತಕಗಳನ್ನು

ವಸ್ತು ಸಂಗ್ರಹಾಲಯದಲ್ಲಿ ಅಂಸೈಟ್ ಮಾದರಿಯ ಪ್ರತಿದಿವಸಕ್ಕೆ ಬೇಕಾದಂತಹ ವಸ್ತುಗಳನ್ನು_

ತಂತ್ರಿಕ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಮತ್ತು ಇಂಜಿನಿಯರಿಂಗ್ ನಲ್ಲಿ ಬೇಕಾಗುವ

ಸಲೂನ್ ಶಾಪ್ ಅಥವಾ ಕೂದಲನ್ನು ಕತ್ತರಿಸುವ ಅಂಗಡಿ.

ಆ ವೈದ್ಯನು ಆ ನಾಯಿಗೆ ಶುಶ್ರುಷೆ ಅಥವಾ ಚಿಕಿತ್ಸೆಯನ್ನು ಕೊಡುತ್ತಿರುವ ದೃಶ್ಯ.

ಬೀಚ್ ಮದ್ಯದಲ್ಲಿರುವ ರಸ್ತೆ ಈ ರಸ್ತೆಯಲ್ಲಿ ಜನರು ಓಡಾಡುತ್ತಿರುತ್ತಾರೆ ಮತ್ತು ಬೀಚಿನ ಸುಂದರ ನೋಟವನ್ನು ನೋಡುವಂತಹ ಒಂದು_

ಮಾರುತಿ ಸುಜುಕಿ ಈ ಕಾರಿನ ಈ ಕಾರನ್ನು ಮತ್ತು ಈ ಕಾರಿನ ಚಕ್ರವನ್ನು ಬಿಚ್ಚಿ.